ಆ ಕರೆಂಟು ಇನ್ನು ಹೆಚ್ಚು ಉತ್ಪತ್ತಿ ಆದರೆ ಇನ್ನು ಹೆಚ್ಚು ಜನ ಕೆಲಸ ಮಾಡ್ತಾರೆ ಅಂತ ನಮ್ಮ ಅನುಭವ --

ಈಗಿನ ಕಳೆವು ರೈತರಿಗೆ ಬಹಳ ಅನುಕುಲವಾಗುತ್ತೆ ಏದಕಪ್ಪ ಅಂದ್ರೆ ರೈತರು --

ಎಡಕಪ್ಪ ಅಂದರೆ ರೈತರು ಬೆಳೆದರೆ ಮಾತ್ರ ನಮಗೆಲ್ಲ ಊಟ ಸಿಗುತ್ತೆ ಇಲ್ಲಂದರೆ ಊಟ ಸಿಗಲ್ಲ.

ಈಗಿನ ಕಿತ್ತೂರ್ ರಾಣಿ ಆಗಿನ ಕಿತ್ತೂರ್ ರಾಣಿ ಚೆನ್ನಮ್ಮ --

ಒಬೊಬ್ಬಾ ಮಯಿಳೆಯಲ್ಲಿ ಎಲ್ಲ ಮಯಿಳೆಯರಿಗೆ ಸ್ವಲ್ಪ ಜಾಸ್ತಿ ಧೈರ್ಯ ಇರ್ಬೇಕು ಎದಕ್ಕಪ್ಪಂದ್ರೆ ಆ ಧೈರ್ಯ ಕಿತ್ತೂರಾಣಿ ಚೆನ್ನಮ್ಮ--

ಅದು ಕುಡಿಬೇಕಂದ್ರ ಬಾಳ ಇಷ್ಟ ಆಯ್ತದೆ ಪಂದ್ರ ಮುಂದಿ ಎದ್ ತಕ್ಷಣ ಎಲ್ಲಾರು ಈ ಎಕ್ಸಾಂಪಲ್ ಹೇಳ್ ಬೆಕ್ಕಪ್ಪಾ ಅಂದ್ರೆ --

ಅವೀನ್ ಆವಾಗಿನ ಕಾಲದಲ್ಲಿ ಇಂಥವ ಇದ್ರೂ ಆದ್ರೆ ಈಗಿನ ಕಾಲದಲ್ಲಿ ಇಂಥವನ್ನ ಕೊಡಿಸಲು ಬಹಳ ಕಷ್ಟ ವಾಗುತ್ತೆ ಯಾಕಪ್ಪಂದ್ರೆ --

ಆಗಿನ ಕಾಲದಲ್ಲಿ ಜನತೆ ಬಹಳ ಕಷ್ಟ ಪಟ್ಟು --

ಆ ಖುಷಿ ಈ ನೆಲ್ದ ಮೆಲ್ ಹೋದ್ರೆ ಅಷ್ಟೊಂದು ಖುಷಿ ಬರಲ್ಲ .

ಅದು ದಾರಿಯಲ್ಲಿ ಬೈಕ್ ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲ ಕಾರ ಲ್ಲಿ ಹೋಗ್ಬೇಕಾದ್ರೆ ಇಲ್ಲ --

ಜಾಸ್ತಿ ಬಹಳ ಎಷ್ಟು ಶಾಪ್ಪಿಂಗ್ ಮಾಡುದಂದ್ರೆ ಮೇಕಪ್ ಅಂದ್ರೆ --

ಅದ್ಕಾಗಿ ಎಲ್ಲರೂ ಶಾಪಿಂಗ್ ಮಾಡಬೆಕು ಹೋಗಿ ಮಾಡಬೆಕೆಂದು --

ಎದಕಪ್ಪಾ ಅಂದರೆ ಬಸ್ಟ್ಯಾಂಡೂ ಮಾಡದ ಸರ್ಕಾರ ಎದಕಪ್ಪಾರೇ ಹಳ್ಳಿಗಳು ಎಂದರೆ ಯಾಕಪ್ಪಾ --

ಈಗಿನ ಕಾಲದಲ್ಲಿ ಇದೆಲ್ಲ ಮಾಡೊಕೆ ಸಾಧ್ಯವಿಲ್ಲ ಯಾಕ್ಕಪಾ ಅಂದ್ರೆ --

ನಮ್ಮ ಇಂಡಿಯಾ ದಲ್ಲಿ ಇಂತವ ಎಲ್ಲ ಮಾಡೋದು ಬಹಳ ಜನ ಕಮ್ಮಿ ಯಾಕಂದರೆ ಚೀನಾ --

ಆದ್ರೆ ಹಿಂದಿನ ಜನಗಳು ಇತರ ಮಾಡದಿದ್ದರೆ ನಾವ್ ಇತರ ನೋಡಲು ಬಹಳ ಖುಷಿ ಆಗುತ್ತೆ .

ಈಥೇರ್ ಇದರೆ ಬಾಳ ಅದ್ಭುತವಾಗಿ ಕಾಣುತ್ತೆ ರಸ್ತೆಗಳು ಹೇಳಿ ಗಿಡ ಮರಗಳು --

ಈ ಪರಿಸರ ಅದ್ಭುತವಾಗಿ ಕಾಣುತ್ತೆ ಇನ್ನ ಹೆಚ್ಚಿನ ರಿತಿಯಲ್ಲಿ ಪರಿಸರವನ್ನ ಬೆಳಿಸ್ಬೇಕು .

ಈ ಎಸ್ಜಿಬಿಶನ್‌ ನೋಡಲು ಬಹಳ ಖುಷಿ ಆಗುತ್ತೆ ಇಲ್ಲಿ ಆಡಲು ಹೋದರೆ ತುಂಬಾನೇ ಖುಷಿ ಆಗುತ್ತೆ ಅದು --

ಜನ ಸಂಖ್ಯೆ ಜಕ್ಸ್ಟಿ ಬೇಕು ಆ ಫಾಕ್ಟ್ರಿ ಗುಳು ಉತ್ಪಾದನೆ ಮಾಡೋದೂ ಅದು ಕಾರ್ಖಾನೆ ಹೊರಗ್ ಒಗ್ತಲ್ಲ ಅದು ಜನತೆಗೆ ಬಾಳ --

ಮನುಷನ ದೇಹಕ್ಕೆ ಇದು ಬಹಳ ಉತ್ತಮ ವಾದ --

ಇಂಥ ಫಾಕ್ಟ್ರಾಯ್ ಗಳು ನಿಲ್ಲಸ್ಬೇಕೂ ಎದಕ್ಕಪ್ಪ ಎಂದರೆ --

ಅರೋಗ್ಯ ಮನುಷ್ಯನಿಗೆ ಹಾನಿಯನ್ನು ಉಂಟು ಮಾಡುತ್ತೆ ಯಾಕಂತಂದ್ರೆ --

ಅದರ ಹೊಗೆ ಇವು ಮ್ಯಾಲ ಹೋಗಿ ಮೊಡದ --

ಜನರು ದೇವ್ರಲ್ಲಿ ಒಂದು ನಂಬಿಕೆ ಆದ್ರೆ ಆ ನಂಬಿಕೆನೇ ಅವ್ರ ಧೈರ್ಯ ಆ ಧೈರ್ಯದಿಂದನೇ --

ಇತರ ಹಣ್ಣಗಳೆಲ್ಲ ಎಲ್ಲರೂ ಬೆಳೆಯದು ಬಹಳ ಕಷ್ಟ ಆದ್ರೆ ಎಲ್ಲ --

ಒಂದು ಶಿಲ್ಫ್ ಕೆತ್ತನೆ ಅಂದ್ರೆ ಅದ್ರ ಹಿಂದೆ ಏನೋ ಒಂದು ಕರಣ ಇರತ್ತೆ ಅದಕ್ಕೆ ಆ ಶಿಲ್ಫ್ ಅಷ್ಟು --

ಈಗಿನ ಕಾಲದಲ್ಲಿ ಇತರ ಶಿಲ್ಪಿಗಳನ್ನು ಕೆತ್ತಲು ಬಹಳ ಕಷ್ಟ --